ಒಳಗಡೆ ಚಿಕ್ ಚಿಕ್ ವಾಗಿ ಮರಗಳಿದಾವೆ.

ಇದು ಒಂದು ಪೈಂಟ್ ಇನ ಅಂಗಡಿಯಾಗಿದೆ.

ಜಿಮ್ ಮಾಡೋ ಸಾಮಾನನ್ನು ಕಾಣಿಸ್ತಾ ಇದಾವೆ.

ಇದು ಒಂದು ಬಟ್ಟೆಯ ಅಂಗ್ಡಿ ಆಗಿದೆ.

ಬಿಡಿ ಬಿಲ್ಡಿಂಗು ಫೋಲ್ಡಿಂಗು ಎಲ್ಲಾ ಊರು ಕಾಣಿಸ್ತಿದೆ.

ಹಂಗೆ ಪೈಪು ಲೋಡ್ ಎತ್ತಾ ಇದ್ದಾರೆ.

ಹಾಗೆ ಸುತ್ತಲು ಗಿಡಮರಗಳನ್ನು ಕಾಣುಸ್ತಾ ಇದಾವೆ.

ಇಲ್ಲಿ ನೋಡಲು ತುಂಬ ಕ್ರೀಮ್ ಗಳು ಕಾಣಿಸ್ತಾ ಇದಾವೆ.

ಮೇಲೆ ಪ್ರತಿಕ ಜ್ಯುಸ್ ವೆಲಾ ಅಂತ ಹಾಕಿದಾರೆ.

ಹಿಂಗೆ ಹಲವಾರು ಸಣ್ಣ ಸಣ್ಣವು ಸಾಮಾನುಗಳು ಕಾಣಿಸ್ತಾ ಇದಾವೆ.

ಹಿಂಗೆ ನೋಡಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.

ಹಂಗೇ ಒಂದು ಇಬ್ಬರು ಮನುಷ್ಯರು ಇದ್ದಾರೆ.

ಇದು ಬಾಗಲ ತೆಗೆಯೋದು ಇರ್ತಾವೆ ಹಂಗೆ ಒಬ್ಬ ಮನುಷ್ಯಾನು ಇದಾನೆ.